ಪ್ರಯಾಣಿಸಲು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಕಿರಾಣಿ ಅಂಗಡಿಗಳು ಸಹಾಯ ಮಾಡುತ್ತವೆ .

ಕಟ್ ಗಳನ್ನು ಮಾಡುವುದರಿಂದ ಫುಟ್ಬಾಲ್ ಕಟ್ ವಿವಿಧ ರೀತಿಯ ಕಟ್ ಗಳನ್ನು ಮಾಡಿ --

ಹಕ್ಕಿಗಳು ಆರ್ಟಿಫಿಷಿಯಲ್ ಹಕ್ಕಿಗಳು ಹಕ್ಕಿಗಳು ಮನೆಯಲ್ಲಿ ಇಡುವುದರಿಂದ ಒಂದು ಷೋ ಕೇಸ್ --

ಜನರಿಗೆ ಧರ್ಮದ ಮೂಲಕ ಪ್ರೋತ್ಸಾಹಿಸಿದವರು ಹಾಗು ಜೈನ ಧರ್ಮದ ಪ್ರಮುಖ ಪಾತ್ರಧಾರಿಗಳು .

ಜನರಿಗೆ ಜನರು ಜನಪ್ರಿಯವಾದ ಬ್ಯಾಂಕ್ ಗಳೆಂದು ಕರೆಸಿಕೊಳ್ಳುತ್ತದೆ.

ವಿವಿಧ ರೀತಿಯ ಆಕಾರಗಳನ್ನು ಕೊಟ್ಟು ಗುಡಿಗಳನ್ನು ಕಟ್ಟುತ್ತಿದ್ದರು ಮತ್ತು ಆ ರೀತಿಯ ಗುಡಿಗಳು ಹಲವು .]

ಈ ರೀತಿ ಕೆಫೆಟೇರಿಯ ಗಳಿಗೆ ಜನರು ಹೋಗಲು ಇಷ್ಟ ಪಡುತ್ತಾರೆ ಅವು ವಿವಿಧ ರೀತಿಯ ಕಾಫಿ ಟೀ ಗಳು ಇಲ್ಲಿ ಲಭ್ಯವಿರುತ್ತವೆ .

ಮಾರ್ಕೆಟ್ ಗಳಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ಸೇಲ್ ಮಾಡುತ್ತಾರೆ ಹಲವು ರೀತಿಯ --